ಹಾಗು ಕೂಲಿಕಾರರು ತಮ್ಮ ಕೆಲಸವನ್ನು ಮಾಡುತ್ತಿದ್ದಾರೆ.

ಒಬ್ಬರು ಪುರುಷರು ಗಾಡಿಯ ಮೇಲೆ ಕುಳಿತು ತಮ್ಮ ಗಾಡಿಯ ಚಕ್ರಕ್ಕೆ ಗಾಳಿಯನ್ನು ಹಾಕಿಸಿಕೊಳ್ಳುತ್ತಿದ್ದಾರೆ.

ಹಾಗು ಇದನ್ನು ಬಿಳಿ ಬಣ್ಣದ ತಟ್ಟೆಯಲ್ಲಿ ಇಟ್ಟಿದ್ದಾರೆ.

ಇದು ಒಂದು ಕಾಲೇಜಿನ ಆವರಣದಂತೆ ಕಾಣುತ್ತಿದೆ.

ಇಲ್ಲಿ ಎಲ್ಲರೂ ಉದ್ದುಕ್ಕೂ ಸಾಲಾಗಿ ನಿಂತಿದ್ದಾರೆ.

ದೂರದಲ್ಲಿ ತುಂಬಾ ಗಾಡಿಗಳು ಸಹ ಇವೆ.

ಇದು ಒಂದು ಹಳ್ಳಿಯ ವಾತಾವರಣದಂತೆ ಕಾಣುತ್ತಿದೆ.

ಹಾಗೂ ಇಲ್ಲಿ ತೆಂಗಿನ ಮರಗಳನ್ನು ಸಹ ನೆಟ್ಟಿದ್ದಾರೆ.

ಇದು ಒಂದು ಚಿಕ್ಕದಾದ ಡ್ಯಾಮ್ನಂತೆ ಕಾಣುತ್ತಿದೆ.

ಇಲ್ಲಿ ರಸ್ತೆಯಲ್ಲಿ ಒಂದು ಬಸ್ ಇದೆ.

ಇದು ಒಂದು ರಸ್ತೆಯ ಬಳಿ ಇರುವ ಸ್ಕೂಲ್ ನಂತೆ ಕಾಣುತ್ತಿದೆ.

ವಿಮಾನದ ಇಂದೆ ಒಂದು ಕಲ್ಲುಗಳಿಂದ ತುಂಬಿದ ಬೆಟ್ಟದಂತೆ ಕಾಣುತ್ತಿದೆ.

ಹಾಗು ಇವುಗಳನ್ನು ಕವರ್ ಗಳಲ್ಲಿ ಹಾಕಿಕೊಡಲು ದೂರದಲ್ಲಿ ಕವರ್ ಗಳನ್ನು ಸಹ ನೆತು ಹಾಕಿದ್ದಾರೆ.

ಹಾಗು ಈ ಆಮೆಗೆ ತುಂಬಾ ವಯಸ್ಸಾದಂತೆ ಕಾಣ್ತಿದೆ.

ಆಮೆಗಿಂತ ಸ್ವಲ್ಪ ದೂರದಲ್ಲಿ ಏನೋ ಇದ್ದಂತೆ ಕಾಣುತ್ತಿದೆ.

ಇದು ಒಂದು ಕಾರ್ನ ಚಿತ್ರದಂತೆ ಕಾಣುತ್ತಿದೆ.

ಹಾಗೂ ಅದರ ಹಿಂದೆ ದೊಡ್ಡದಾದ ಕಟ್ಟಡವಿದೆ.

ಇದು ಒಂದು ಮಸೀದಿಯ ಅವರಣದಂತೆ ಕಾಣುತ್ತಿದೆ.

ಹಾಗು ಆ ಗೋಪುರವು ಹಳದಿ ಮತ್ತು ಕೆಂಪು ಬಣ್ಣದ ಪಟ್ಟಿಯೊಂದಿಗೆ ಕೂಡಿದೆ.

ಹಾಗು ಕೆಲವರು ವೀಕ್ಷಕರು ನೀರನ್ನು ಬಾತುಕೋಳಿಗಳನ್ನು ನೋಡುತ್ತಿದ್ದಾರೆ.

ಹಾಗು ಇಲ್ಲಿ ಹಳೆಯದಾದ ವಸ್ತುಗಳನ್ನು ಸಹ ಇಟ್ಟಿದ್ದಾರೆ.

ಹಾಗೂ ಹಲವಾರು ಡಂಬಲ್ಸ್ ಗಳನ್ನು ಇಟ್ಟಿದ್ದಾರೆ.

ಹಾಗೂ ಕಸ ಕಡ್ಡಿಗಳನ್ನು ಸಹ ನೋಡಬಹುದು.

ಇಲ್ಲಿ ಹಲವಾರು ಬಿಲ್ಡಿಂಗ್ ಗಳು ಇವೆ.

ಹಾಗು ಜನರು ಸಾಲಿನಲ್ಲಿ ನಿಂತು ತಮ್ಮ ಬಿಲ್ಲುಗಳನ್ನು ಪಾವತಿಸುತಿದ್ದಾರೆ.

ಇದು ಒಂದು ಮುಸ್ಲಿಮರ ಕಟ್ಟಡದಂತೆ ಕಾಣುತ್ತಿದೆ.

ದಿನ ಸರಿ ವಸ್ತುಗಳನ್ನು ಜೋಡಿಸಿ ಇಟ್ಟಿದ್ದಾರೆ.